ಅಕ್ಟುಲಿ ಒಂದು ಅಥವಾ ಮಾಲ್ ತರ ಇದೆ ಅದರ ಮುಂದೆ ಎರಡು ವೆಹಿಕಲ್ ಗಳು ನಿಂತಿವೆ ಹಿಂದೆ ಎರಡು ಕಾರ್ ಗಲ್ಲು ನಿಂತಿವೆ. ಬ್ಲೂ ಕಲರ್ --

ಶೋರೂಮಲ್ಲಿ ಒಂದು ಎಚ್_ಎಂ_ ಟಿ ವಾಚ್ ಅಂತ ಬರ್ದಿದೆ. ಒಂದು ಜೆನ್ಸ್ ವಾಚ್ ಒಂದು ಲೇಡೀಸ್ ವಾಚ್ ತೋರುಸ್ತಾಯಿದಾರೆ ಬಡೆಸಲ್ಲಿ. ಮತ್ತೆ ಮೇಲೆ ಕೇಸರಿ ಬಿಳಿ ಹಸಿರು--

ಇದು ನೋಡಕ್ಕೆ ಒಂದ ಪಾರ್ಕ್ ತರ ಇದೆ ರೋಡ್ ಮರ-ಗಿಡಗಳಿಂದ ಕೂಡಿದೆ ಲೈಟ್ ಕಂಬಗಳಿಗೆ ಇದೆ ಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಗುಡ್ಡ ಕಾಣಿಸ್ತಾ ಇದೆ ಕಲ್ಲಿಗುಡ್ಡ

ಇದು ಬೋಧಿಷ್ಟ ಬುದ್ಧೀಸ್ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರ ಕೆಳಗಡೆ ಅಲ್ಲಿ ಎಷ್ಟೋ ಜನ ಇದೆ ಕ್ಲೈಮೇಟ್ ನೀಟಾಗಿದೆ ಕ್ಲಿಯರ್ ಆಗಿದೆ ।

ಯಾವದೋ ರಸ್ತೆ ರಸ್ತೆ ಅಂದರೆ ಒಂದು ಅಂಗಡಿ ಬೀದಿ ತರಹ ಅಲ್ಲಿ ಡೋಲು ಅದೆಲ್ಲಾ ಬಾ ನಗಾರಿಯೆಲ್ಲಾ ಬಾರಿಸ್ತಾ ಇದಾರೆ ಏನೋ ಫುನ್ಕ್ಷನ್ಸ್ ನಡೀತಾಯಿದೆ.

ಸುತ್ತ ಮುತ್ತ ಮರ ಗಿಡಗಳು ಇದ್ದಾವೆ ಕೆಳಗಡೆ ಸ್ವಲ್ಪ ನೀರು ಇದೆ ನೀರನು--